ನಿಮ್ಮ ಊರಿನಲ್ಲಿ ಬೇರೆ ಹೊರಗಡೆ ದೇವಸ್ಥಾನ ಅಲ್ಲೆಲ್ಲ ಎಲ್ಲಿಯೂ ಇಡುದಿಲ್ವಾ? ಇಲ್ಲಿ ಇಲ್ಲಿ ಸಾಧಾರಣ ಎಲ್ಲಸ ಎಲ್ಲ ಮನೆಗಳ ಎಲ್ಲ ಮನೆಯಲ್ಲಿ ಜಾಸ್ತಿ ಇಡ್ತಾರೆ ಇಲ್ಲಿ Mumbai ಜಾಸ್ತಿಯಾಗಿ ಎಲ್ಲ ಮನೆಯಲ್ಲಿಸ ಇಡ್ತಾರೆ ನಮ್ಮ ಉರಿನವರೆ ಕಮ್ಮಿ ಇಡುದು. ಹ ಇಡ್ತಾರೆ. ಗಣೇಶ ಚತುರ್ಥಿ ತುಂಬಾ ಗಮ್ಮತ್ ಇಲ್ಲಿ.

ಹೌದು, colour ಗಿಲ್ಲರ್ ಎಲ್ಲ ಒದ್ದು ಎಲ್ಲ ಹಾಕಿ ಬಾರಿ ಒಂದು ಗಮ್ಮತ್. ಪಟ~ ಪಟಾಕಿ ಎಲ್ಲ ಇರ್ತದೆ. ಹ ಪಟಾಕಿ, ಮತ್ತೆ ಚೆಂಡೆ, ನಮ್ದು ಉರಿನವರದ್ದುಸ ನಡಿತದೆ ಇಲ್ಲಿ. ಹ Manglore Manglore ಅವರದ್ದುಸ ಬಿ~ ಊರಿನಿಂದ ಎಲ್ಲ ಕರಿಸ್ತಾರೆ ಚೆಂಡೆಯವರನ್ನು ಎಲ್ಲ, ಹ್ಮ್ ಹ . ಹೌದು ಒಂದೊಂದು area ದಲ್ಲಿ ಒಂದೊಂದು ತರ ಮಾಡು.

ನಮ್ಮಲ್ಲದೆ ಮಂದಿರ ಮಂದಿರದಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಇಡ್ತಾರೆ. ಹ ಹಾ ಮಂದಿರದಲ್ಲಿ ಬಾರಿ ದೇವಸ್ಥಾನದಲ್ಲಿ ಇಡ್ತಾರೆ, ಅದ್ರಲ್ಲಿ ಅದು ಎಲ್ಲ ದೇವಸ್ಥಾನ, ಹೆಚ್ಚಿನ ದೇವಸ್ಥಾನದಲ್ಲಿ ಇಡ್ತಾರೆ. ಹ, ನಿಮ್ಮ ಮನೆಯಲ್ಲಿ ಮತ್ತೆ ಕಡುಬು ಅದೆಲ್ಲ ಮಾಡ್ತರಾ ಮೋದಕ? ಹ ಹ ಮೋದಕಸ ಮಾಡುದಿಲ್ಲ. ತರುದು ಅಂಗಡಿಯಿಂದ. ಮತ್ತೆ ಇಲ್ಲಿ ಮಾಡ್ತಾರೆ ಮೋದಕ ಅಕ್ಕಿಯದ್ದು ಮಾಡ್ತಾರೆ, . ಅದೇ ದೇವರಿಗೆ ಅದೇ ಗ~ ಪ್ರಿಯ ಅಲ್ಲ ಗಣೇಶ . ಹೌದು ಗಣೇಶನಿಗೆ ಮೋದಕ ಹ ಇಷ್ಟ ಅಲ್ಲ . ಹ್ಮ್ ಮತ್ತೆ. ಹಾಗಾದ್ರೆ ಈ ಸಲ ಈ ಸಲದ ಹಬ್ಬ ಗಮ್ಮತ್ ಹಾಗಿದ್ರೆ. ಹೌದೌದು, ಮೊನ್ನೆಸ ಗಮ್ಮತ್ ಆಗಿದೆ ಈಗ, ಆ next ಇನ್ನ್ ನೋಡ್ಬೇಕು ಇನ್ನ್, ಒಂದ್ಸಲ ಒಂದು ಇಟ್ರೆಗಂತ ಒಬ್ರೂ ಇಡ್ತೆವೆ ಅಂತ ಹೇಳಿ ನಾವು ಇದ್ ಮಾಡಿದ್ರೆ ಅದು ಹಾಗಾಗಿ ಇಲ್ಲಿ. ಇಡ್ತಾರೆ ಕೆಲವರು ಮೂರು ವರ್ಷ ಇಡ್ತಾರೆ ಹ್ಮ್. ಗಣೇಶ ವಿ~ ಆ ಇದು ವಿಗ್ರಹವನ್ನೇ ವಿಜ್ರಂಭಣೆಯಿಂದ ಮಾಡ್ತರಲ್ಲ . ಪ್ರತಿ ವರ್ಷ, ಸ್ವಲ್ಪ ದೊಡ್ಡದಾಗ್ ಬೇಕಂತೆ. ಅದು ಹಾ ಹೌದೌದು ಅದು ವರ್ಷ ವರ್ಷ ಅದ್ . ಹೌದೌದು, ಅದೂ ಅದ್ ಹೌದು ವರ್ಷ ಇಷ್ಟ್ ನಾವು ಇಷ್ಟು ಇಂತಿಷ್ಟು ವರ್ಷ ಇಡ್ತೆವೆ ಅಂತ ಹೇಳಿ ನಾವು ಆಯ್ಕೆ ಇತ್ತು ಆ ಅಷ್ಟು ವರ್ಷ ಇಡ್ತಾರೆವೆ.

ಶುದ್ದ ಶುದ್ದದ್ದಲ್ಲಿ ಇರ್ಬೇಕಗ್ತದೇ ಅದ್ ಆ time ಅಲ್ಲಿ. ಸ್ವ~ ಇದನ್ನ ಹಾ clean ನೆಲ್ಲ ಇದೆಲ್ಲ ಸ್ವಚ್ಛ ಎಲ್ಲ ಇರ್ಬೇಕಾಗ್ತದೆ.

ಹಾಗಿದ್ರೆ ಮಾತ್ರ ಒಂದು ಮನೆಯಲ್ಲಿ ಇಡ್ಬೇಕು ಇಲ್ಲದಿದ್ರೆ, ಗಣೇಶನ ಇದು ಎಲ್ಲ ದೇವರಿಂದ ಒಂದು ಶ್ರೇಷ್ಟ ಗಣೇಶನೆ ಅಲ್ಲ ಹಾಗಾಗಿ.

ಹ ಮತ್ತೆ ವಿಸರ್ಜನೆಗೆ ಮೆರವಣಿಗೆ ಎಲ್ಲ ಇರ್ತದ? ಹಾ ವಿಸರ್ಜನೆ ಬಾರಿ, ಬಾರಿ ಗೌಜಿ ಅಲ್ಲಿ ಆಗ್ತದೆ ಇಲ್ಲಿ, ವಿಸರ್ಜನೆ .

ಹೌದು . ಹ ಹಾಕ್ತಾರೆ ಬಾರಿ ಸಂಭ್ರಮ, Mumbai ಯಲ್ಲಿ ಗಣೇಶ ವಿಸರ್ಜನೆ ಬಾರಿ ಗಮ್ಮತ್ ಆಗ್ತದೆ. ಹೌದಾ, ನೀವು ಹೋಗಿದ್ದೀರಾ? ಯವಾಗದ್ರೂ. ಹ ಹೋಗಿದೆ, ನಮ್ದು ಇಲ್ಲಿ ನಮ್ದು south ನವರದ್ದು ಆಗ್ತದೆ ನಮ್ದು Manglore ಇಲ್ಲಿ ಆ ಇಡ್ತಾರೆ ಇಲ್ಲಿ. ಹ, ಸರಿ ನಗೊಂದು ಬೇರೆ call ಬರ್ತಾ ಉಂಟು, ನಾನ್ ಮತ್ತೆ call ಮಾಡ್ತೇನೆ.

ಮಳೆ, ಮಳೆ ಅಂದ್ರ rain ಮಳೆಯಿಂದಾಗಿ ನಮಗ ಒಂದ ತುತ್ತ ಅನ್ನ ಸಿಗ್ತೇತಿ, ಒಳ್ಳೆ ಸಸ್ಯ, ಪ್ರಾಣಿ, ಪಕ್ಷಿ ಹೊಳ್ಳಿ ದನಾ, ಕರಾ ಹೊಳ್ಳಿ ವಟ್ಟ ರೈತರಗೆಲ್ಲಾ ಅದರಿಂದ ಲಾಭ ಐತಿ ಲಾಭ ಅಂದ್ರ. ಮಳೆಯಿಂದಾಗಿ ಹೊಳ್ಳಿ ಒಳ್ಳೆ ಒಳ್ಳೆ ಪೋಷಕಾಂಶ ಬೀಗತವು, ಹೊಳ್ಳಿ ಮಳಿ ಬಂದ ಇದ ಭೂಮಿಗ ಬಿದ್ರ ನೀರ ನೀರ ಆದ್ಮ್ಯಾಲ ನೀರಿಂದ ತಗೊಂಡು ರೈತ ಒಳ್ಳೆ ಫಲ ಫಲಾಗಳನ್ನ ತಗದ ಒಳ್ಳೆ ಚೊಲೊ ಚೊಲೊ. ಮಾಡ್ಕೊಂಡ ಒಳ್ಳೆ ಒಳ್ಳೆ ಇದ ಮಾಡ್ತಿರ್ತಾನ, ಅದರಿಂದನ ಮಳೆಯಿಂದನ ರೈತಗ ಬಾಳ ಇದ ಐತಿ ಹೊಳ್ಳಿ ದೇಶಕ್ಕ ಬಾಳ ಇದತಿ, ಮಳೆ ಇರಲಿಕ್ಕರ ಯಾರ ಯಾರಗೆನು ಸಿಗುದಿಲ್ಲಾ ಎಲ್ಲರೂ ಬರಗಾಲದಿಂದ ಇದ ಮಾಡ್ಬೇಕಾಕ್ಕೆತಿ, ಮಳೆ ಇದ್ರನ ಎಲ್ಲಾ ಇದ ಮಳಿ ಇರಲಿಕ್ಕರ ಏನಿಲ್ಲಾ. ಮಳೆ main ಇರಬೇಕ ಅಂದ್ರ ಎಲ್ಲರಿಗೂ ಕುಡ್ಯಾಕ ನೀರ, ಹೊಳ್ಳಿ ಗಿಡಾ ಮರಾ ಬೆಳ್ಯಾಕ ಬುಡಕ್ಕ ಹಸಿ ಬೇಕ, ದನಕರಗ ನೀರ ಬೇಕ ಎಲ್ಲಾಕು ಬೇಕಂದ್ರ ನೀರ, ನೀರ ಇರಲಿಕ್ಕರ ಇದನ್ನ ಮಾಡಾಕ ಬರುಲ್ಲಾ. ಅನ್ನಾ ಇರಲಿಕ್ಕರ ಊಟಾ ಹೆಂಗ ಮಾಡುದ, ಅದಕ್ಕಾಗಿ ನೀರ main ನೀರಿಂದನಾ ನಮಗೆಲ್ಲಾ, ಸೌಲಭ್ಯಗಳು ಬೆರ್ತ್ಯವೂ ನೀರ ಇರಲಿಕ್ಕರ ಏನು ಇಲ್ಲಾ ನೀರಿಂದ ನಾವು ನಮಗ ಬೇಕಾದ ಸಾಮಗ್ರಿಗಳನ್ನು ತಯಾರಿಸಬಹುದು, ಹೊಳ್ಳಿ ನಮಗ ನೀರಿಗೆ ಯಾವದ ಆಕಾರ ಇರುದಿಲ್ಲಾ. ನೀರಿಂದ ನಮಗ ಏನೇನ ಉಪಯೋಗ ಅಂದ್ರ, ನಮ್ಮ ದನಕರ ಮೈ ತೊಳಿಬಹುದು, ನಮ್ಮ ದನಕ್ಕ ನೀರ ಕುಡಿಸ್ ಬಹುದು ನಮಗ ನೀರ್ ಕುಡಿಬೋದು ನಾವು ಸ್ನಾನಾ ಮಾಡಬಹುದು, ಹೊಳ್ಳಿ ನಮ್ಮ ಮನಿಯವರಿಗೆ ಬೇಕಾದ ಅಡಗಿಗಳನ್ನ ಮಾಡ್ಕೊಬಹುದು. ಹೊಳ್ಳಿ ಎಲ್ಲದಕ್ಕು ನೀರ ಉಪಯೋಗ ಆಕ್ಕೆತಿ, ನೀರ ಇರಲಿಕ್ಕರೆನ ಇದ ಆಗುದಿಲ್ಲಾ, ನೀರಿಂದ ಯೇನ ಹೊಳ್ಳಿ ನಮಗ benefit ಆಕ್ಕೆತಿ ಅಂದ್ರ ಈಗ ನೀರ ಇರಲಿಕ್ಕರೆನ ಏನ್ ಇದ್ ಆಗುದಿಲ್ಲಾ ನೀರ main ನೀರ ನೀರ main . ನೀರಿಂದ ನಮಗ ಒಳ್ಳೆ ಒಳ್ಳೆ company ಹುಟ್ಟಾಕಬಹುದ, ನೀರಿಂದ ಒಳ್ಳೊಳ್ಳೆ ಪದಾರ್ಥನು ತಯಾರ ಮಾಡಬಹುದ, ನೀರಿಂದ medical ಎಲ್ಲಾ ನೀರಿಂದ ನೀರಿನ್ಯಾಗ ಇರತೇತಿ, ನೀರಿಂದನ ಬ್ಯಾರೆ ಬ್ಯಾರೆ tablet ಹೊಳ್ಳಿ ನೀರಿಂದನ. ಒಳ್ಳೊಳ್ಳೆ ayurvedic ಎಲ್ಲಾ ನೀರಿಂದನಾ ತಯಾರಾಕ್ಕವ ನೀರ ಇರುಲೆ ಏನ ಆಗುದಿಲ್ಲಾ, ನೀರ main ನೀರಿಂದಲೇ ಮನಿಷ್ಯಾ ಮುಂದ ಇರಾಕ ಆಕ್ಕೆತಿ, ನೀರಿಂದನಾ ಒಳ್ಳೊಳ್ಳೆ ಒಳ್ಳೊಳ್ಳೆ ಇದನ್ನು ಮಾಡಬಹುದು ನೀರ ಬೇಕ main ನೀರಿಂದ್ರನ ಮುಂದ ಮನಿಷ್ಯಾನ ಕೈ ಕಾಲ ಆಡತಾವ ನೀರ ಇರಲಿಕ್ಕರ ಮನಿಷ್ಯಾನ. ಮುಂದ ಒಂದ ಒಂದ ಯೋಚನೆನು ಹೊಳಿಯುದಿಲ್ಲಾ, ನೀರಿಂದನಾ ಅವಂಗ ಎಷ್ಟೋ ಇದ ಇದ್ರನು ನೀರಿಂದನಾ ಪ್ರಾಣಿ ಪಕ್ಷಿ ಪಕ್ಷಿಗಳಿಗೆ main ನೀರ ಪಕ್ಷಿ ಇರಲಿಕ್ಕರ main ನಮಗ ಇದ ಏನು ಬೆಳಿಯುಂಗಿಲ್ಲಾ, ಏನು ಇಲ್ಲಾ ಪ್ರಾಣಿನು main ಪ್ರಾಣಿ ಇರಲಿಕ್ಕರ ಮುಗಿತ, ಪ್ರಾಣಿ ಎತ್ತು. ಹೊಳ್ಳಿ ಹೋರಿ ಇವ ಇರಲಿಕ್ಕರ ಹೊಲಾನೂ ಉಳಿಮೆ ಮಾಡಾಕ ಆಗುದಿಲ್ಲ, main ಬೇಕಾಗಿರೋವಾ ಪ್ರಾಣಿ ಪಕ್ಷಿ, ಅವಕ್ಕ main ಬೇಕಾಗಿರೋದ ನೀರ, ಇರಲಿಕ್ಕರ ಅವ್ಕು ಬದಕಾಕ ಆಗುದಿಲ್ಲಾ, ಹೊಳ್ಳಿ ನಾವು ಹೊಳ್ಳಿ company ಒಳಗ ನೋಡುದಾದ್ರ machine ಅದು operate ಮಾಡು ಹೊತ್ತನಾಗ main ಬೇಕಾಗಿರೋದ ಅಲ್ಲಿ ನೀರ. ನೀರ, ನೀರು ಬೇಕಂದ್ರ ಮಳಿ ಆಗ್ಬೇಕ ಮಳಿ ಆದ್ರ ಅಲ್ಲಿಗ machine operator ಗೆ ಹೊಳ್ಳಿ ಎಲ್ಲಾರಿಗೆ ಅಲ್ಲಿ ನೀರ ಬೆಕಾಕ್ಕೆತಿ, machine ಗೆ ನೀರ ಬೆಕಾಕ್ಕೇತಿ, ಹೊಳ್ಳಿ machine ನಾಗ ಏನ್ರ ಬಾಳ ಬಾಳ heat ಆಗಿತ್ತಂದ್ರ ಅಲ್ಲಿ ನೀರ ನೀರು ಬಳಸ್ತಾರ ಹೊಳ್ಳಿ. ನಮ್ಗ ಎಲ್ಲಿ ಮಳಿ ಆಗ್ಲಿಕರ ಹೊಲದಾನ ಮಳಿ ಪಳಿ ಎಲ್ಲಾವು ಹಾರಗೆಡದ ಹೊಳ್ಳಿ ಮತ್ತ ಹಿಂಗ ಹೇಳ್ಬೇಕಂದ್ರ, ನೀರ ಎಲ್ಲರಿಗ ಒಂದ ಅವಶ್ಯಕವಾದ ಇದ ಆಗೇತಿ, ಚೊಲೊತ್ತೆ ನೀರ ಕಡಿಮೆ ಬಳಸಬೇಕ ಕಡಿಮಿ ಬಳಸಿ. ಅದನ್ನ ಹುಂಬರಂಗ ಇದನ್ನ ಅದು ಮಾಡ್ಬಾರದ, ನೀರಿನ ಇತ್ತಿತ್ತಗ ನೀರ ಬಾಳ ಕಡಿಮಿ ಆಗಾತೇತಿ ಹೊಳ್ಳಿ ಈಗ ಒಂದ್ಯಾರಡ ಮೂರ ವರ್ಷದಿಂದ ಮಳಿ ಬಾಳ ಆಗಾತಿದ್ದಕ ನೀರ ಮತ್ತ ಹೆಚ್ಚಗಿ ಆಗೇತಿ, ನೀರಿಂದ ಮನ್ನಿ ಮನ್ನೆ ನಮ್ಮ ದೇಶಕ್ಕ ಮಳಿಗೆ ಬಾಳ ಇದಾಗಿ ಭೂಕಂಪ ಪರಿಸ್ತಿತಿಗೆ ಬಂದಿತ್ತ. ಹೊಳ್ಳಿ ಪರಿಸ್ತಿತಿಗೆ ಬಂದಿತ್ತ್, ಹೊಳ್ಳಿ ಬ್ಯಾರ ಬ್ಯಾರೆ ದೇಶಕ್ಕು ಮಳಿ ಬಾಳ ಆಗೇತಿ, ಆದ್ರು ಇಲ್ಲಿ ಅಷ್ಟ ಅಲ್ಲ ಆಗಿಲ್ಲಾ ಕಡಿಮಿ ಆಗೇತಿ, ಅದ್ರಿಂದ ಮಳಿಯಿಂದ benefit ಐತಿ ಹೊಳ್ಳಿ ಅದ್ರಿಂದ ಮನಿಷ್ಯಾಗ ತೊಂದರಿನು ಐತಿ ಬಾಳ ಮಳಿಯಾದ್ರ ತೊಂದರಿ ಆಕ್ಕೆತಿ ಅಷ್ಟ. ಕಡಿಮಿ ಮಡಿಯಾದ್ರು ತೊಂದಕ, ತೊಂದರಿ ಆಕ್ಕೆತಿ, ಅದಕ್ಕ ಜನ್ರಿಗೆ ಅಷ್ಟಕಷ್ಟ ಮಳಿಯಾದ್ರ ಇತ್ತಾಗ ಯಾರಿಗಿ ತೊಂದರಿ ಆಗುದಿಲ್ಲಾ ಅದಕ್ಕೂ ಇದ ಏನಾಗುದಿಲ್ಲಾ, ಅದಕ್ಕ ಎಲ್ಲರೂ ಮಳಿಯಿಂದಾಗಿ correct ಇದ ಮಾಡ್ಕೊರಿ ಅಪ್ಪ ಎಲ್ಲಾರು ಮಳಿ ನಂಬಕೊಂಡ ಕುಂತೀರ್ತಾರ. ಮಳಿ ಆಗ್ಲಿಕ್ಕರಯೇನ ಇಲ್ಲಾ ಹವಾಮಾನ ತಕ್ಕ ಮಳಿ ಅಗ್ತಿರ್ತೇತಿ, ಹವಾಮಾನ ನೋಡ್ಕೊಂಡು ಬೆಳೆ ಬಿತ್ತುದು ಹೊಳ್ಳಿ ಎಲ್ಲಾ ಇದನ್ನ ಮಾಡುದು ಹವಾಮಾನ ನೋಡ್ಕೊಂಡ, ಮಳಿಯೊಳಗ ಸುಮಾರ ವಿಧ ಅದಾವ, ಜಗ್ಗಿ ಮಳಿ ಅದಾವ ಒಳ್ಳೆ ಒಂದ ಇದ್ರಾಗ ಇದ ಆಗಿದ್ದ. ಮಳೆಯಿಂದಾನ ಒಳ್ಳಿ ಒಳ್ಳಿ ಹೊಲಗಳ ಸಿಗ್ತಾವ, ಒಳ್ಳೆ ಒಳ್ಳೆ ಗಿಡ ಹೊಳ್ಳಿ ಮನಿ ಕಟ್ಟಾಕಸತೇಕ ಕಟ್ಟಿಗಿ ಬೇಕಂದ್ರ ಅದು ಹೊಳ್ಳಿ ಮಳಿಯಿಂದನ ಆಗಿರತೇತಿ, ಹೊಳ್ಳಿ ಮನಿಷ್ಯಾಸತೇಕ ಮಳಿಯಿಂದನ ನೀರ ಕುಡದ ಬೆಳದಿರ್ತಾನ, ಎಲ್ಲಾ ಮಳಿಯಿಂದನಾ ಆಗಿರ್ತೇತಿ ಮಳಿ ಇಲ್ಲದನ ಈ ಭೂಮಿನೇ ಇಲ್ಲ. ಭೂಮಿ ಇಲ್ಲಿಲ್ಲ ಏ~ ಏನು ಭೂಮಿ ಭೂಮಿ ಇರುದುನು ಮಳಿ ಮ್ಯಾಲ, ಭೂಮ್ತಾಯಿ ಇರುದುನು ಮಳಿ ಮ್ಯಾಲ ಎಲ್ಲಾ ಊರುಗುನು ನೋಡಿದ್ರೆ ಕೆರಿ ಇರ್ತಾವ ಆವ ಕೆರಿ ಹೆಂಗಿರ್ತಾವ ಅಂದ್ರ ಮಳಿ ಬಂದಿದ್ದ ಕೇರಿ ತುಂಬಿರ್ತಾವ್, ಕೇರಿಯಿಂದಾನ ದನಕ್ಕ ಕರಕ್ಕ ಎಲ್ಲಾಕು ನೀರ ಬೆಕಾಕ್ಕೆತಿ.

ಇದ್ರಿಂದ ದನದ ಇದ ಎಲ್ಲಾ ಆಗಿ ಮನಿಷ್ಯರಾದ ಇದು ಆಗಿ ಎಲ್ಲರಿಗೂ ಇದ ಬಾಳ ಉಪಯೋಗ ಐತಿ ನೀರ, ಅದ್ರಾಗ ಮತ್ತ ನೋಡಬೇಕಂದ್ರ ದನಕ್ಕ ಹುಲ್ಲು ಪಲ್ಲು ಹುಲ್ಲು ಅದು ಬೇಕಂದ್ರ ಅದು ಹುಲ್ಲು ಎಲ್ಲಾ ಬೆಳಿಬೇಕಂದ್ರ ಅದು ಮಳಿನ ಮಳಿ ಮತ್ತ ಈಗ್. ಇತ್ತಿತ್ತಗ ಒಂದ ಎಣ್ಣಿ ಪಣ್ಣಿ ಹೊಡದ ಎಲ್ಲಾ ಭೂಮಿ ಹಾಳ ಮಾಡಿ ಅದಕ್ಕ ಮಳಿ ಬೆಳಿಯದು correct ಆಗತಿಲ್ಲಾ, ಎಲ್ಲರು ಅದನ್ನ ಬಿಟ್ಟು ರಾಸಾಯನಿಕ ಗೊಬ್ಬರನ ಹಾಕಬೇಕು ಇಲ್ಲಾ ಬೇವಿನ ಎಣ್ಣಿ ಅದನ್ನ ಇದನ್ನ ತಂದ ಹೊಡದ್ರ ಒಳ್ಳೆ ಇದ್ರಾಗ ಇರತೇತಿ.

Hello ಹನಮಂತು ಅರಾಮ ಇದಿ? ಆಹ್ ಅರಾಮ ಅದಿನ ನೋಡ್ರಿ ನೀವ್ ಅರಾಮ ಅದಿರಾ? ಆಹ್ ಅರಾಮ ಇದಿನ ನೋಡ್ರಿ ಏನ ನಡ್ಸಿರಾ ಕೆಲ್ಸು? ಕೆಲ್ಸಾ ಏನ ಇಲ್ಲ ನೋಡ್ರಿ ಬಿಸಿಲು ಬಾಳ ಇದೆ ಹಂಗಾಗಿ company ಗೆ ಹೋಗ್ತಾ ಇದಿನ್ರಿ. ಆಹ್ ಹೌದಾ ಬಿಸಿಲು ಹೆಂಗೆರೆ ನಿಮ್ಮ ಕಡೆ ಜೋರ ಆಗಿದೇನಾ? ಆಹ್ ತುಂಬಾ ಜೋರಾಗಿದೆ ಏನ ಮಾಡೋದು ಒಂದು ಅರ್ಥ ಆಗ್ತಿಲ್ಲಾ light ಸತೆ . ಹೊ ಹೌದಾ

ಈಕಡೆ ನೋಡ್ರಿ ಎಷ್ಟು ಬಿಸಿಲು ಅದೆ ಅಷ್ಟೊಂದು ಬಿಸಿಲು ಅದೆ ನೋಡ್ರಿ ನಮ್ಮ ಕಡೆ ಭಾರಿ ಇದ ಆಗ್ಲಿಕತ್ತದ ಕುಕ್ಲಿಕತ್ತದ ರಿ. ಆಹ್ ಆಹ್ ಏ ಹೌದ್ರಿ ನಾವೇ ನೋಡಿದೇವ ಗುಲ್ಬರ್ಗ ಬಿಸಿಲು ಬಾಳ ಐತಿ ಅಂದ್ರ ಇಲ್ಲಿ ನಮ್ಗೆ ತಡಕೋಳಾಕ ಆಗ್ವಲ್ದಂಗ ಬಿಸಿಲು ಐತ್ರಿ light ಇಲ್ಲ ಏನು ಇಲ್ಲ.

ಹೊರ~ ಹೊರಗಡೆ ಹೋದ್ರೆ ಎರಡ್ ನೂರು ಮುನ್ನೂರ ರೂಪಾಯಿ juice ಕುಡಿಯೋದೊಂದೆ ಆಗುತ್ತೆ ಹೊಟ್ಟೆಗೆ ತಣ್ಣಕೆ. ಆಹ್ ಹೌದ್ರಿ ಬಿಸಿಲು ಬಾಳ ಆಗಾತೇತಿ ಅಲ್ರಿ ಇವಾಗ ಇನ್ನ ಒಂದ ತಿಂಗಳ ಬಿಸಿಲು ಜಾಸ್ತಿನೆ ಇರ್ತ ಆಹ್ ಇರ್ತದ ನೋಡ್ರಿ. ಇನ್ನು ಒಂದು ತಿಂಗಳ ಇರ್ತೆತ್ರಿ ಇನ್ನು ಒಂದು ತಿಂಗಳ ಇತ್ತ ಅಂದ್ರ ನಾವ ಕೂಡಾ ಎಲ್ಯಾನ AC jungle ನ್ಯಾಗ ಹೋಗಿ ಇರುದ ಬರ್ತೇತ್ರಿ ಬಾಳ ಕೆಟ್ಟ ಐತ್ರಿ ಬಿಸಿಲ್ರಿ ನಮ್ಮ side ರಿ. ಆಹ್ರಿ ಹೌದ್ರಿ ಬಾಳ ಬಿಸಿಲು ಆಗಾತೇತ್ರಿ. ಅದು ಮತ್ತ ಈಗ ಹೊರಗ ಹೋಗ್ಬೇಕ ಅಂದ್ರುನು ಒಲ್ಲಿ ಆಗ್ತದರಿ. ನಾವ ಅದ್ಕೆ ನೋಡಿ ಮನೆಯೊಳಗ ಕುಂತ್ರೆಬಿ light ಇಲ್ದಂಗ ಆಗೇತ್ರಿ light ಸಹಿತ ಬರ್ವಲ್ದ್ರಿ. ಆಹ್ ಮನಿಯೊಳಗ ಕುಂತ್ರುನು ಒಂದು ತರಾ ಇದು ಆಗ್ತದ ರಿ ಏಕ ಕಸಿಬಿಸಿ ಕಸಿಬಿಸಿ ಇಟ್ಟ ಹಾಗೆ ಆಗುತ್ತೇರಿ ಮನ್ಯಾಗ ಕೂತರು. ಹಾ ರಿ ಎಲ್ಲಿ ಕುತ್ರುನು ಮನ್ಸ ಬರಲ್ಲ ನೋಡ್ರಿ ಈಗ ಹೊರಗಡೆ ಹೋಗಿ juice ಕುಡಿಬೇಕಪ್ಪಾ ಅಂದ್ರಬಿ ಬಿಸಿಲು ಬಾಳ ಐತಿ.

ಅದ ನಮ್ ಬೆಳಗ್ಗೆ ಒಂದಚೂರು ಬಿಸಿಲು ಕಮ್ಮಿ ಇರ್ತೆತ್ರಿ. ಮತ್ತೆ ಮದ್ಯಾಹ್ನ ಅದೇ type ಬಿಸಿಲು ಜಾಸ್ತಿ ಆಗ್ತೆತ್ರಿ. ಇಲ್ಲೂ ಯೋಳ್ ಗಂಟೆಲಿಂತನ start ಆಗಿತ್ತ ಅಂದ್ರ ಸಾಯಂಕಾಲ ಯೋಳ್ ಗಂಟೆ ತನಾ ಬರೆ ಕುಕ್ಕುದ ಒಂದೇ ಮಾಡ್ತೇತ್ರಿ ಬಿಸಲ್ರಿ. ಬಿಸಿಲ ಅದ ಅಲ್ರಿ ಅಷ್ಟೊಂದ ಅಕಡೆ. ಬಿಸಿಲು ಬಾಳ ಕೆಟ್ಟ ಬಂದೆತ್ರಿ ಏನ ಇಲ್ರಿ ತಂಪು ನೋಡಿ ವಾತಾವರಣ ಎಲ್ಲಿ ಇರ್ತ ಅಲ್ಲಿ ಹೋಗ್ಬೇಕ ಅಂದ್ರ juice ನ ಅಂಗಡಿಗೆ ಹೋದ್ರೆ ಸಹಿತ juice ಕುಡದ್ರೆ ಸಹಿತ ಕೂಡಾ ಬೆವರ ಹೊಂಟೆತ್ರಿ ಅಷ್ಟ ಕೆಟ್ಟ ಬಿಸಿಲು ಹೊಂಟೆತ್ರಿ. ಆಹ್ ಬಿಸಿಲು ಅಷ್ಟೇ ರಿ ಜೋರ ಜೋರ ಆಗೇದರಿ ಮತ್ತೆ ಬಿಸಿಲು ಮೊನ್ನೆ ಮಳಿ ಬಂತಾ ಖರೆ ರಿ ಮತ್ತ ಮರದಿವಸ ಬಿಸಿಲು ಅಷ್ಟೇ ಇತ್ರಿ. ನಮ್ಮ side ಮಳೆ ಬಿಸಿಲನ್ಯಾಗ ಮಳಿ ಬರ್ತಾ ಇತ್ರಿ ನಮ್ಮ side ರಿ ಏನ ಮಾಡ್ತೇರಿ. ಮ್ಯಾಲ ಸೂರ್ಯಾನು ಬೆಂಕಿ ಬಿತ್ತ ಅಂದ್ರ ತೆಳಗ ಮಳಿ ಬರ್ತಾ ಇತ್ರಿ ಹಂಗೆ. ಅಯ್ಯೋ ಅಂತ ಹೇಳಿ ಚಮತ್ಕಾರ ಆಗಿ ಹೋಗಿವ್ರಿ ನಾವರಾ ಮೇಲೆ ಬಿಸಿಲು ಅಂದ್ರ ಬಿಸಿಲು ಮದ್ಯದಲ್ಲಿ ಮಳೆ ಬರ್ತಾಯಿದೆ. ಆಹ್. ಹಂಗ ಇತ್ತ ನೋಡಿ ಬಿಸಿಲು ಏನು ಮಾಡೋದು ಅಂತ ಒಂದು ಗೊತ್ತ ಆಗ್ವಾಲ್ದ್ರಿ. ಏ ಬಿಸಿಲು ಬಾಳ ಜೋರ್ ಅದರಿ ಹೊರಗೆ ಹೋಗೋಕ ಆಗ್ತಾ ಇಲ್ಲ ಎಲ್ಲ function ಆಹ್ ಏನ ಆಹ್ ಮದ್ವಿಗಿ ಅದಕ್ಕ ಇದಕ್ಕ ಹೋಗೋದೆ ಆಗ್ವಲ್ಲಾಗದೆ ನೋಡ್ರಿ ನಮಗಾರ ಏನ. ನಾವ ಒಟ್ಟ ನಮ್ಮ friends birthday ಇದ್ರು ಸಹಿತ ಹೋಗಿಲ್ರಿ ನಾವ.

ನಮ್ಮ friend ನ birthday ರಿ ಆಹ್ ನಿನ್ನೆ ಆಯತ್ರಿ. ಬಾಪಾ ಅಂತ ಹೇಳಿ invitation call ಮಾಡಿದಲ್ದೆ ಬಂದ ಮನಿ ತನಾನು ಗಾಡಿ ಮ್ಯಾಲ ಬಂದ ಹೇಳಿದ್ರು ಸಹಿತ ಕೂಡಾ ಹೋಗಾಕ ಆಗ್ಲಿಲ್ಲಾ. ಬಿಸಲ ಬಾಳ ಕೆಟ್ಟ ಇದೆಪಾ ಎಲ್ಲಿಗು ಬರಾಕ ಆಗುದಿಲ್ಲಾ. ಅಂತ ಹೇಳಿ ಬಿಟ್ಟ ನೋಡ್ರಿಪಾ ಅಂತ ಹೇಳಿದೆನು ಇಲ್ಲಾ ಇಲ್ಲಾ ಎಲ್ಲಿಗೂ ಬರಾಕ ಆಗುದಿಲ್ಲಾ ಅಂತ ಹೇಳಿ ಇಲ್ಲಿಂದ mobile ಮೂಲಕನೇ wish ಮಾಡಿದೆ ಅವನಗೆ ಸಾಯಂಕಾಲ ಬೆಳ್ಳಗೆ ಎಲ್ಲಾ. ಆಹ್ ಬಿಸಿಲ ಐತಿ ಹೋಗೋಕ ಆಗ್ತಾ ಇಲ್ಲಾ ಅಂತ ಹೇಳಿ. ಎಲ್ಲಿ ಹೋಗೋದ್ರಿ car ನ್ಯಾಗ ಹೋದ್ರ AC ಚಾಲೂ ಮಾಡಿದ್ರ ರಿ ಮೇಲಗಡೆ ಬಿಸಲ್ರಿ bike ನ ಮ್ಯಾಲ ಹೋದ್ರ ರಿ ಸೂರ್ಯನ ಕಿರಣಗೊಳ ತಲಿ ಮ್ಯಾಲೆರಿ. ಕಾಲ್ ಹೊರಗ್ ಇಟ್ರ ಬಿಸಿಲ್ ಅನಸ್ತೆತ್ರಿ. ಅದರ ಒಳಗಡೆ ನಾವು ಕೂಡಾ ಒಂದು ಚಪ್ಪರ room ನಲ್ಲಿ ಇದಿವ್ರಿ ಪತ್ರಾಸ ಇದ್ದಿದ್ರಿ.

shed ನ್ಯಾಗ ಇದ್ವಿ ಅಲ್ಲಿ ಧಗಿಸಿ ಅಂದ್ರ ಧಗಿಸ್ರಿ fan ಇಲ್ಲಾ ಏನು ಇಲ್ಲಾ. ಇಟ್ಟ ಕೆಟ್ಟ ಬಿಸಿಲು ಬರ್ತೆತಿ. ಆದ ಬಿಸಿಲಿಗಿ ಎಲ್ಲಾ ನಾವ ಹೊರಗಡೆ ಹೋಗಿ ಎಲ್ಲಾಂತ್ರ ವಾತಾವರಣ ತಣ್ಣಗ ಇರ್ತೆತಿ ಹೋಗ್ಬೇಕ ಅಂದ್ರ ಬಿಸಿಲು ಒಂದು ಇದೆ.

ಈ ರೀತಿ ಮನೆಯಲ್ಲೂ ಕೂಡಾಕ ಆಗ್ವಾಲ್ದಂಗೆ ಹೊರಗಡೆ ಹೋಗಲ್ದಂಗೆ ಒದ್ಯಾಡಿ ಒದ್ಯಾಡಿ ಮತ್ತು ಕುಂತಿದಿವ್ರಿ ಏನು ಮಾಡೋದ ಅಂತ ಹೇಳಿ ತಿಳಿವಾಲ್ದಂಗೆ. ಆಹ್ ಹೌದ ಅಲ್ರಿ ಅದೇರಿ ಬಿಸಿಲೆ ಅಷ್ಟು ಅದರಿ. ಸಾಯಂಕಾಲ ಬಂತು ತುಗೊಪಾ ಅಂದ್ರ ಮಲ್ಕೊಳಾಕ ಎಲ್ಲಿ ಯೋಚನೆ ಮಾಡಿದ್ರಬಿ ಎಲ್ಯಾನ terrace ಮ್ಯಾಲ ಹೋಗಿ ಮಲ್ಕೊಂದ್ರಬಿ ಧಗಿಸಿ ಬೀಳೋದು. ಬೆವರು ಸುರದಂಗ ಆದ್ರೆಬಿ ವಾತಾವರಣ ತಂಪು ಇತ್ತು ಅಂದ್ರಬಿ ಬೆವರು ಹಂಗಾಗಿ ಹೋಗೇತ್ರಿ ನಮ್ಮ side ರಿ.

ನಮ್ಮ side ಅಷ್ಟೇರಿ ಬಿಸಿಲು ಎಲ್ಲಾ ಕಡೆ ಅದೇ ತರಾನೆ ಇದೆರಿ ಎಲ್ಲಾ ಕಡೆ ಜಾಸ್ತಿ ಬಿಸಿಲ್ರಿ ಆಯ್ತು function ಗೆ ಹೋಗ್ಬೇಕ ಆದ್ರೆ ಎಲ್ಯಾರ ಹೋಗ್ಬೇಕ ಆದ್ರೆ ಬೇಡಾ ಅನ್ಸಿ ಬಿಡುತ್ತೇರಿ ಮತ್ತೆ. ನಾವು ಇನ್ನು ಯಾವ್ದು function ಗ ಹೋಗಿಲ್ಲ ನೋಡ್ರಿ. ಯಾಕರೆ ಹೊಕ್ಕೇಪ್ಪಾ ಅಂದಂಗ ಆಗ್ತದ ನೋಡ್ರಿ ಹೊರಗ ಹೋಗ್ಬೇಕಾರ. ಇವಾಗ ನೋಡಿ ನಾ~ ನಾಡದೆ ನಮ್ಮ ಅಕ್ಕವ್ರ ದೇವ್ರ ಮಾಡ್ತಾ ಇದಾರೆ.

ಅಲ್ಲಿಗ್ ಬಾ ಅಂತ ಹೇಳಿದಾರೆ ಹೇ ನಂಗ್ ಬರಾಕ್ ಆಗುದಿಲ್ಲಾ ಈ ಬಿಸಲ್ನಿನಲ್ಲಿ ಯಾಕ್ ಅಂದರೆ ಈ ಇನ್ನೂ ಸ್ವಲ್ಪ ದಿನ ಬಿಟ್ರ ಅವಟ ಬರೋದಿಲ್ಲ ಅಂತ ಹೇಳ್ಬಿಟ್ಟ ಆಯ್ತ ತುಗೊಳಿ ಅಂತಾ ಹೇಳ್ತಾ ಇದಾರ room ನಾಗ್ ಬಂದಿವಿ AC ಗಿಸಿ ಚಾಲೊ. ಹನಮಂತು ಅವ್ರೆ ನನಗೊಂದ ಸ್ವಲ್ಪ ಕೆಲ್ಸಾ ಇದೆ ನಾನ ಮತ್ತೆ ಮಾಡ್ತಿನ ತೊಗೊಳಿ.

Hello ದೀಪಾ. ಹಾ ಚೆನ್ನಾಗೈದ ಕಾವ್ಯ.

ಹು ಆಯ್ತು ನಿಂದ ಆಯ್ತಾ ಕಾ~ ಕಾ~ ಕಾವ್ಯ. ಹ ದೀಪಾ ಆಯ್ತು ಮತ್ತೆ ಎಲ್ಲಿಗೋಗಿದಮ್ಮ ಹೋದವರ್ಷದಲ್ಲಿ. ನಾವಾ ಈ ನಾವು ಇಲ್ಲಿ ತಿರುಪತಿಗ ಹೋಗಿದ್ವಿ ಕಾವ್ಯ.

ಗುಡ್ಡ ಹಾಕಿದೀವಿ ಮತ್ತೆ ನೆಡಕೊಂಡು ಹೋಗಿದೀವಿ train ದಲ್ಲಿ enjoy ಮಾಡಿದರಿ ಅಮ್ಮ ಅಪ್ಪ ತಂದೆ ತಾಯಿ ಎಲ್ಲಾರೂ ಎಲ್ಲಾರು ಬೇಸೂ ಬೇಸ್ ಖುಷಿ ಖುಷಿಯಾಗಿ ಹೋಗಿ. ಖುಷಿ ಖುಷಿಯಾಗಿ ಬಂದಿವಿ. ಹ ನಾವ್ ಕೂಡ ಹೋಗಿದ್ವಿ ತಿರುಪತಿಗೆ ಹ್ಮ ನಾವು ಎಲ್ಲಾರು ನಮ್ಮ ಕುಟುಂಬದ ಜೊತೆ ಹೋಗಿದ್ವಿ ಒಂದ್ ಇಪ್ಪತ ಇಪ್ಪತ ಐದ ಜನ ಅಂಗೆ ಹೋಗಿದ್ವಿ. ಹ್ಮ. ಮತ್ತೆ ಎಲ್ಲಿಗೋಗಿ ಕಾಲೇಜಲ್ಲಿ. ಕಾಲೇಜಲ್ಲಿ ಮತ್ತೆ ಇಲ್ಲಿ ಕೊ~ ಕೊಪ್ಪಳಗ ಕರಕೊಂಡ ಹೋಗಿದ್ರೂ ಮತ್ತೆ ಅಲ್ಲೆಲ್ಲ ತೋರ್ಸಿದ್ರು ಬೇಸ್.

ಮತ್ತೆ ಏನ್ ಇದು ಹೆಣ್ಣಮಕ್ಕಳ್ಳು ಗಂಡಮಕ್ಕಳು ಸೇರಿ ಬಸ್ಸದಲ್ಲಿ ಬೇಸ್ ಬೇಸ್ ಕರಕೊಂಡ ಹೋಗಿ ಕರಕೊಂಡ ಬಂದ್ರೂ ಮತ್ತೆ ಬೇಸ್ full ಬೇಸ್ ಇತ್ತು ಎಲ್ಲ. ಸುತ್ತ ಮುತ್ತ ಗಿಡಗಳು ಮತ್ತೆ ಪ್ರಾಣಿಗಳು ಎಂಗಾ ಎಂಗಿರಬೇಕು ಹೆಣ್ಮಕ್ಕಳು ಎಂಗ್ ಗಂಡಮಕ್ಕಳ್ ಎಂಗಾ ಹೆಣ್ಮಕ್ಕಳು ಗೌರವ ಹೆಚ್ಚಬೇಕು ಎಂಗಾ ಓದಬೇಕು ಎಂಗಾ ಜೀವನದಲ್ಲಿ.

ಏನೇನ ಸಾದಿಸಬೇಕು ಅವೆಲ್ಲ ಸ್ವಲ್ಪ ಹೇಳಿ ಮತ್ತೆ ಕರಕೊಂಡು ಹೋಗಿದ್ರೂ ಚೆನ್ನಾಗ ನಮ್ಗೆ ತಂದೆ ತಾಯಿ ಶಿಕ್ಷಕರು ತಂದೆ ತಾಯಿರಾಂಗ.

ಬೇಶು ನಮಿಗ ಚೆನ್ನಾಗ ನೋಡಕೋಂಡಿದ್ರು ಎಂಗ ಇರಬೇಕು ಎಂಗಿಲ್ಲ ಅವೆಲ್ಲ ಹೇಳಿದರು ಬೇಸ್ ಖುಷಿ ಖುಷಿಯಾಗ ಇರಬೇಕು ಅಂತ ಹೇಳಿದ್ರು. ಹ್ಮ ನಾವ್ ಕೂಡ ಹೋಗಿದ್ವಿ ಬಾಗಲಕೋಟೆ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಅಲ್ಲೆಲ್ಲ ಹೋಗಿದ್ವಿ ಕಾಲೇಜ್ ಕಡೆಯಿಂದ ಹೋಗಿದ್ವಿ ಅಲ್ಲೆಲ್ಲ ವಾತಾವರಣ ತುಂಬಾ ಚೆನ್ನಾಗಿತ್ತು. ಹ್ಮ ಅಂದ್ರೆ ವಾತಾವರಣ ಅಂದರೇನು ಸುತ್ತಮುತ್ತ ಗಿಡಗಳು.

ಸ್ವಚ್ಚವಾಗಿತ್ತು ಅಲ್ಲೆಲ್ಲ ಪ್ರದೇಶಗಳು ನೋಡಲು ಅನೇಕ ಬೇರೆ ಬೇರೆ ದೇಶಗಳಿಂದ ಕೂಡ ಬರ್ತಿದ್ರು.

ಆ ಪ್ರದೇಶಗಳನ್ನು ನೋಡಲು ವಿದೇಶಿಯರು ಕೂಡ ಬರ್ತಿದ್ರು ಮತ್ತೆ ಒಂದೊಂದು ದೇಶ ಒಂದೊಂದು ಹೆಣಮ್ಮಕ್ಕಳದು ಚೆನ್ನಾಗಿ.

ಒಬ್ಬಬ್ಬರು ಹೆಣ್ಣಮಕ್ಕಳು ಚೆನ್ನಾಗಿರತಾರ ಓಬ್ಬಬ್ಬರಿಗೆ ಮನಸ್ಸಿಗೆ ನೋವು ಮಾಡಸ್ತಿರತರ ಅವೆಲ್ಲ ಒಬ್ಬಬ್ಬರು ಚೆನ್ನಾಗ ಮಾತಾಡತರಾ ಒಬ್ಬಬ್ಬರು ಚೆನ್ನಾಗ ಮಾತಾಡಲ್ಲ. ನಾವು ಅವರ ಜೊತೆಗೆ ಚೆನ್ನಾಗ ಮಾತಾಡುದರೆ ಅವರು ಕೆಟ್ಟವರಾದ್ರೂ ಕೂಡ ನಮ್ ಜೊತೆಗೆ ಒಳ್ಳೆವರ ಅಂತ ಅವರೇ ನಮ್ ಮಾತಾಡಸ್ತಾರೇ. ಹೌದು.

ಹೌದು. ಇದು ಸರಿತಾನಾ? ಹ್ಮ್ ಅದೇ ಗೊತ್ತಾಯ್ತಾ ನೀನ್ಗೆ . ಹ voice ಗೊತ್ತಾಯ್ತು ಮತ್ತೆ ಹೇಗಿದ್ದೀ? ಹ, ನಾನು ಸೌಖ್ಯ. ಮತ್ತೆ, ನೀನು? ನಾವ್ಸ ಸೌಖ್ಯನ. ಚಾಯೆಲ್ಲಾ ಆಯ್ತಾ? ಹ, ಎಲ್ಲ ಆಯ್ತು. ಚಾಯೆಲ್ಲಾ ಆಯ್ತು. ನಂಗೆ ನಾಡಿದ್ದು ಮಕ್ಕಳದು school day ಇತ್ತಲ್ವ?

ಅದ್ ನಿಂಗೆ ಗೊತ್ತಿರ್ಲಿಕ್ಕಿಲ್ಲ, ಅದಕ್ಕೆ ನಾನು ನೀನ್ ಬಾ ಅಂತ call ಮಾಡಿದ್ದಾ. ಹಾ, ನಂಗೆ ಹೇಳು ಯಾ ಎಷ್ಟು ತಾರೀಖ್ ಹೇಳು, time ಹೇಳು ಬರ್ತೇನೆ ನಾನು ಬರ್ತೇನೆ. ಅದೇ, ನಾಡಿದ್ದು ಬುಧವಾರಾ.

ಹ. ಬೆಳಿಗ್ಗೆ ಅಂದ್ರೇ ಹತ್ತೂವರೆಗೆ ಬರ್ಲಿಕ್ಕೆ ಹೇಳಿದ್ದೆ ಅಂದ್ರೆ prize distribution ಎಲ್ಲ ಉಂಟಂತೆ ಅವರ್ದು, prize ಎಲ್ಲ ಕೊಡ್ತಾರಲ್ವಾ? ಅದು ಆದ್ಮೇಲೆ ಒಂದೆರಡು ಗಂಟೆ ಶೂ~ ಶ~ ಶುರು ಆಗುತ್ತೆ ಇದು dance ಎಲ್ಲ.

ಹಾ, ಹ. ನೀನ್ ಬರ್ಬೇಕಾಯ್ತ, ನಂಗೆ ಅಂದ್ರೆ ಅವ್ರದ್ದೆಲ್ಲ ಪರಿಚಯ ಇಲ್ವಲ್ಲ? ಎಲ್ಲ ತಾಯಂದಿರು ಎಲ್ಲ ಬರುದಲ್ವ? ಬೇರೆ ಬೇರೆ ಮಕ್ಕ್ಳದ್ದು ಹಾಗೆ ಗುರ್ತೆ ಇಲ್ಲಲ್ಲ? ನೀನಿದ್ರೆ ಒಳ್ಳೇ, ಸ್ವಲ್ಪ ಒಳ್ಳೇದಾಗುತ್ತೆ. ಅದಕ್ಕೆ ಬರ್ಬೇಕಾಯ್ತ?

ನಂಗದೇ ನೀನು ಬಂದ್ಮೇಲ್ ನಂಗೊಂದು call ಮಾಡು. ಮತ್ತೆ ನಾನ್ ಪಕ್ಕ ಬರ್ತೇನೆ, ಆಯ್ತಾ? ಆಯ್ತಾಯ್ತು, ಹ ನಿಮ್ದು ಮಕ್ಕಳದ್ದ್. ಅವ್ಳ್ ಎಷ್ಟ್ನೇ class ಈಗ? ಎಷ್ಟ್ನೇ class ಉ? ಅವಳೀಗಾ UKG.

ಹ್ಮ. ಮತ್ತೆ? ನಿಮ್ದು school ನಿಮ್ದು ಮಕ್ಳದ್ದಾಯ್ತ? Hello. ಆಯ್ತು. ಆಯ್ತು. ನನ್ದು ಅದಮಾರಿಗೆ ಮೊನ್ನೆ ಆಯ್ತು ಒಂಭತ್ತು ಹತ್ತಕ್ಕೆ.

ಹ. ಸಣ್ಣವನೀಗಸ ಒಂದ್ನೇ class ಉ. ಅವನು ಒಂಬತ್ತಕ್ಕೆ ಆಯ್ತು. ದೊಡ್ಡವಳ್ ಆರ್ನೆ.

ಹಾ, ಅವನು ಹತ್ತ್ನೇ class ಸು, ಹತ್ತ್ನೇ ತಾರೀಖಿಗಾದದ್ದು. ಹ್ಮ ಹ್ಮ. ಮತ್ತೆ ಇದು ಮಕ್ಕಳಿಗೆ ಇದಿತ್ತಾ? ಕಲಿಯುದ್ರಲ್ಲಿ prize ಇತ್ತಾ? ಹೇಗೆ? ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ. ಅದ್ರಲ್ಲಿಲ್ಲನ ಅದೆಂತ ಮಾಡಿದಾರೆ ಅವರೂ ಗೊತ್ತ, sports team ಅಲ್ಲಿ sports ದ್ದೆಲ್ಲ ಕೊಟ್ರು, ಒಮ್ಮೆಲೇ prize ಉ.

ಹ. ಮತ್ತೊಂದು ಎಂಟ್ನೇ ತಾರೀಖಿಗೇಸ PUC ಯವರೊಟ್ಟಿಗೆ ಒಟ್ಟು ಕೊಟ್ರು, prize ಅದರಲ್ಲಿಯೇ ಬಂತು.